ಇಲ್ಲಿ ಒಂದು ಗುಲಾಬಿ ಹೂವಿನ ಗುಚ್ಛವನ್ನು ನೋಡಬಹುದು. ಆ ಗುಚ್ಛದಲ್ಲಿ ಅಹ್ ಹೂವುಗಳ ಮೇಲೆ ಕೆಲವು ಹನಿಗಳು ಅಂದರೆ ನೀರಿನ ಹನಿಗಳು ಬೀಳುವ ದೃಶ್ಯವನ್ನು ನೋಡಬಹುದು.

ನಾವು ಇಲ್ಲಿ ಒಂದು ಮಾಲ್ಅನ್ನು ನೋಡಬಹುದು ಮಾಲ್ನ ಮುಂಭಾಗದಲ್ಲಿ ಮಹಿಳೆ ತರಕಾರಿ ಮಾರುತ್ತಿರುವ ದ್ರಶ್ಯವನ್ನು ನೋಡಬಹುದು ಕೆಲವು ಹಣ್ಣುಗಳನ್ನು ನೋಡಬಹುದು ಹಾಗೆ ಒಬ್ಬ ವ್ಯಕ್ತಿ ಫೋನ್ ಹಿಡಿದು ಮಾತನಾಡುತ್ತಿರುವುದನ್ನು ನೋಡಬಹುದು.

'' ಹಾಗೆ ಪಕ್ಕದಲ್ಲಿ ಒಂದು ಮೆನ್ಸ್ ಸಲೂನ್ ಅನ್ನು ಸಹ ನಾವು ಇಲ್ಲಿ ಕಾಣಬಹುದು ಇದರ ಹಾಗೆಯೆ ಒಂದು ಪಿ.ಯು.ಸಿ. ಕಾಮರ್ಸ್ ಸೆಕ್ಟರ್ ಅನ್ನು ಸಹ ನಾವು ಕಾಣಬಹುದು. ''

ನಾವು ಇಲ್ಲಿ ಒಂದು ದೇವಾಲಯದ ಹೊರಾಂಗಣದ ಚಿತ್ರವನ್ನು ನೋಡುತ್ತಿದ್ದೇವೆ ಈ ಹೊರಾಂಗಣದಲ್ಲಿ ಆಟೋ ಮತ್ತು ಕಾರು ಒಂದು ಟ್ಯಾಟೂ ಸುಮಾ ನಿಂತಿರೋ ದ್ರಶ್ಯವನ್ನು ನೋಡಬಹುದು ಆ ಟಾಟಾ ಸುಮೋದ ಒಳಗಡೆ ಒಬ್ಬ ವ್ಯಕ್ತಿ ಅಹ್ ಹೂವನ್ನು ಮಾರುತ್ತಿರುವ ದೃಶ್ಯವನ್ನು ನೋಡಬಹುದು.

ಇಲ್ಲಿ ಒಂದು ನಾವು ಪಾಳು ಬಿದ್ದಿರುವ ಬಿಲ್ಡಿಂಗ್ ಅನ್ನು ನೋಡಬಹುದು ಬಿಲ್ಡಿಂಗ್ನ ಕೆಳ ಭಾಗದಲ್ಲಿ ಎರಡು ಆಟೋ ನಿಂತಿರುವ ದೃಶ್ಯವನ್ನು ನೋಡಬಹುದು ಒಂದು ಆಟೋ ವನ್ನು ಒಬ್ಬ ನೋಡುತ್ತಿರುವ ದೃಶ್ಯವನ್ನು ನೋಡಬಹುದು.

ಹಾಗೂ ಒಂದು ಬಟ್ಟೆ ಅಂಗಡಿಯನ್ನು ಸಹ ನಾವಿಲ್ಲಿ ನೋಡಬಹುದು ಹಾಗೆ ಮೆಡಿಕಲ್ ಶಾಪನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇಬ್ಬರು ಮಹಿಳೆಯರು ಬ್ಯಾಗನ್ನು ಹಿಡಿದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು.

ನಾವು ಇಲ್ಲಿ ಒಂದು ದೇವಾಲಯದ ಹೊರಾಂಗಣ ಚಿತ್ರ ನೋಡುತ್ತಿದ್ದೇವೆ. ದೇವಾಲಯಕ್ಕೆ ಒಂದು ಕಾಂಪೌಂಡ್ ಇರುವ ವ್ಯವಸ್ಥೆ ನೋಡಬಹುದು ದೇವಾಲಯದ ಮುಂಭಾಗದಲ್ಲಿ ಕಾರುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಹಾಗೂ ದೇವಾಲಯದ ಶಿಖರದಲ್ಲಿ ಒಂದು ಆನೆಯ ಭಾವಚಿತ್ರವನ್ನು ಸಹ ನಾವು ಕಾಣಬಹುದಾಗಿದೆ.